ಹಾಗು ಇಲ್ಲಿ ಮರವು ಸಹ ನೆಡಲಾಗಿದೆ.

ಹಾಗೂ ವಿದ್ಯಾರ್ಥಿಗಳಿಗೆ ಶಕೆಯನ್ನು ಕಡಿಮೆಗೊಳಿಸಲು ಫ್ಯಾನು ಗಳನ್ನು ಸಹ ಇಲ್ಲಿ ಅಳವಡಿಸಲಾಗಿದೆ.

ಹಲವಾರು ರೀತಿಯ ಹೂಗಳಿಂದ ಹಾಗು ಬಣ್ಣ ಬಣ್ಣದ ಬಟ್ಟೆಗಳಿಂದ ಇದನ್ನು ಅಲಂಕರಿಸಲಾಗಿದೆ.

ಹಾಗೂ ಇಲ್ಲಿ ಕಾವಲು ಕಾಯಲು ವಾಚ್ಮ್ಯಾನನ್ನು ಇರಿಸಲಾಗಿದೆ.

ಇದು ಒಂದು ಎಕ್ಸಿಬಿಷನ್ ನ ಚಿತ್ರವಾಗಿದ್ದು ಇದು ತೋಟಗಾರಿಕಾ ಇಲಾಖೆಯಿಂದ ಏರ್ಪಡಿಸಲಾಗಿದೆ.

ಇದು ಒಂದು ಕೋಟೆಯ ಆವರಣದ ಚಿತ್ರವಾಗಿದ್ದು--

ಅಲ್ಲಿ ಹಿಂದುಗಡೆ ಬೃಹತ್ತಾದ ಕೋಟೆ ಹಾಗು ಕಲ್ಲಿನ ಹಾಸುಗಳನ್ನು ಕಾಣಬೋ--

ಹಾಗೂ ಅಲ್ಲಿ ಕೇಸರಿ ಬಣ್ಣದ ಬಣ್ಣವನ್ನು ಗೋಡೆಗಳಿಗೆ ಲೇಪಿಸಲಾಗಿದೆ.

ಇಲ್ಲಿ ನಾವು ಕಬ್ಬಿಣದ ಟೇಬಲಿ ನಲ್ಲಿ ಬಾಳೆ ಹಣ್ಣು ಕಲ್ಲಂಗಡಿ ಹುಕೊಸು ಪೈನಾಪಲ್ ಗಳನ್ನು ಕಾಣುತ್ತೆವೆ.